ಈ ಮೇಲಿನ ರೇಖ ಚಿತ್ರದಲ್ಲಿ ತುಂಗಾ ಭದ್ರ ಅಣೆಕಟ್ಟನ್ನು ನಾವು ಇಲ್ಲಿ ಕಾಣಬಹುದು.

ಮತ್ತು ಇದು ಅಡಿಟೈಸ್ಮೆಂಟಾಗಿ ಒಬ್ಬ ಮಹಿಳೆಯು ನೀಲಿ ಬಣ್ಣದ ಸಾರಿಯನ್ನು ಹಾಕಿಕೊಂಡಿದ್ದಾಳೆ.

ಹು ಒಬ್ಬ ವ್ಯಕ್ತಿಯು ತನ್ನ ಮಗನಿಗೆ ಕಟಿಂಗ್ ಮಡಿಸಲು ಬಂದಿರುತ್ತಾನೆ.

ಆ ವ್ಯಕ್ತಿಯು ಫೋಟೋ ತೋರ್ಸಿ ಕಟಿಂಗನ್ನು ಮಾಡ್ಸುತ್ತಾಳೆ.

ಮತ್ತು ಒಂದು ವ್ಯಾನ್ ಅದರ ಮುಂದೆ ಶ್ರೀರಾಮ್ ಎಂದು ಆಟೋ ಬರೆದ್ ನಿಂತಿಂದೆ.

ಮತ್ತೆ ಬಿಯರ್ ಹೊರಕ್ಕ ಹೋಗಬಾರದೆಂದು ಅದರ್ ಸುತ್ತ ಬಿಳಿ ಬಣ್ಣದ ಒಂದು ಚೀಲವನ್ನು ಹಾಕಲಾಗಿದ್ದು ಅಲ್ಲಿ ಯಾವ್ದೆ ರೀತಿ ಬೀರ್ ಹೊರಗೆ ಹೋಗುವುದಿಲ್ಲ.

ಈ ರೇಖಾ ಚಿತ್ರದಲ್ಲಿ ನಾವು ನೀರ್ ಸುತ್ತಲೂ ನೀರು ಇರುವುದನ್ನು ಕಾಣಬಹುದು ಮತ್ತು--

ತಂದೆ ತಾಯಿ ಮತ್ತು ಮಗನಿರುವುದನ್ನು ನೋಡಬಹುದು.

ಆ ಗಿಡಗಳು ಒಂದು ಬೇರು ಬಿಡದೆ ಬಿಡದೆ ಇರುವಾಗ ಅದ್ರಲ್ಲಿ ಒಂದು --

ಇದು ಇದು ಒಂದು ರೈಲು ಹಳಿ ಆಗಿದ್ದು ಕೆಳಗಡೆ ಕಂದು ಮತ್ತು ನೀಲಿ ಬಣ್ಣದ ಟೈಲ್ಸ್ ಹೊಂದಿರುವುದನ್ನು ನೋಡಬಹುದು.

ಈ ರೇಖಾಚಿತ್ರದಲ್ಲಿ ನಾವು ಹಾಳೆದಾದ ಒಂದು ಗುಡಸಿನ ಆಕಾರದ ಮನಿಯನ್ನು ನೋಡಬಹುದು.

ಮತ್ತು ನಾಲ್ಕು ಕಿಟಕಿಗಳನ್ನು ಕಾಣಬಹುದು ಒಂದು ಸುಂದರವಾದ ವಿಗ್ರಹವನ್ನು ನಾವು ನೋಡಬಹುದು.

ದೊಡ್ಡ ದೊಡ್ಡ ಅಶೋಕ್ ಗಿಡಗಳ ಗಿಡಗಳ ಬೆಳೆತಿರುವುದು ಗಿಡ ಮರಗಳ ಬೆಳೆಯುತ್ತಿರುವುದನ್ನು ನೋಡಬಹುದು.

ಈ ಮೇಲಿನ ರೇಖಾ ಚಿತ್ರದಲ್ಲಿ ನಾವು--

ಬಿಳಿಯದಾದ ಒಂದು ದೋ ಒಂದು ಎರಡು ಅಂತಸ್ತಿನ ಮನೆಯನ್ನು ಕಾಣಬಹುದು ಆ--

ಹೀಲ್ಸ್ ಗಳನ್ನು ಹೊಂದಿಸಿರುವುದನ್ನು ನಾವು ಇಲ್ಲಿ ನೋಡಬಹುದು.

ಕೆಂಪು ಮತ್ತು ನೀಲಿ ಮತ್ತು ಹಳದಿ ಬಣ್ಣದ ಡಬ್ಬಿಯನ್ನು ನೋಡಲಾಗಿದ್ದು ಹಿಂದುಗಡೆ ತಗಡನ್ನು ಸುತ್ತಮುತ್ತಲು ತಗಡಿಂದ ಸೇಫ್ಟಿ ಇಡಲಾಗಿದೆ.

ಎರಡು ಹೊಚ್ಕೊಳ್ಳೋ ಶಾಲಿದೆ ಮತ್ತು ಎರಡು ತಲೆಗಿಂಬುಗಳನ್ನು ಕಾಣಬಹುದು.

ಈ ರೇಖಾ ಚಿತ್ರದಲ್ಲಿ ಗುಡ್ಡ ಪರ್ವತಗಳಿಂದ ಇದ್ದು ಎಲ್ಲಿ ನೋಡಿದರೂ ಅಲ್ಲಿ ನೀರು ನಿಂತುಕೊಂಡಿರುತ್ತವೆ ಮ--

ಬಿಳಿ ಟೈಲ್ಸ್ ಹೊಂದಿಸಿರುವುದನ್ನು ನಾವು ಇಲ್ಲಿ ಕಾಣಬಹುದು.

ಈ ರೇಖಚಿತ್ರದಲಿ ಬಿಳಿ ಮತ್ತು ಕೆಂಪು ಟೈಲ್ಸ್ ಹೊಂದಿರುವ ಒಂದು ಮನೆಯನ್ನು ನೋಡಬಹುದು.

ಈ ಚಿತ್ರದಲ್ಲಿ ಹೆಣ್ಣು ಮಗಳು ನೃತ್ಯ ಮಾಡುತ್ತಿರುವುದನ್ನು ಕಾಣಬಹುದು.

ಆ ಹೆಣ್ಣು ಮಗಳು ಬಿಳಿ ಮತ್ತು ಗೋಲ್ಡನ್ ಆಕಾರ ಚಿತ್ರದ ಡ್ರೆಸ್ ಅನ್ನ ಹಾಕಿಕೊಂಡು ನೃತ್ಯವನ್ನು ಮಾಡುತ್ತಿರುತ್ತಾಳೆ.

ಮತ್ತು ಮೇಲೆ ಹತ್ತಲು ಬಿಳಿಯದಾದ ಒಂದು ಮೆಚ್ಚಿನಕಾರದ ಕಬ್ಬಿಣದ ಒಂದು ವಸ್ತುವನ್ನು ಇಲ್ಲಿ ಇಟ್ಟಿರುವುದನ್ನು ನೋಡಬಹುದು.

ಇದು ಒಂದು ಫ್ಯಾನು ತಿರುಗುತ್ತಿದ್ದು ಮೇಲ್ ಬೇಕು ಮೇಲಿನ ಗೂಡಿಗೆ ಬಣ್ಣವನ್ನು ಬಳೆಯಲಾಗಿದೆ.

ಮತ್ತು ಮಂಚವನ್ನು ಕಾಣಬೋದು ಮಂಚದ ಮೇಲೆ ರೆಡ್ ಬೆಡ್ ಅನ್ನ ನಾವು ಇಲ್ಲಿ ನೋಡಬಹುದು.

ಬಿಳಿ ಮತ್ತು ಕರಿದಾದ ಡ್ರೆಸ್ ಅನ್ನು ಹೊಂದಿದ್ದಾ--

ಅದು ಕಬ್ಬಿಣದ ಆಕಾರವಾಗಿದ್ದು ಅದು ಅರಿಶಿಣ ಬಣ್ಣವನ್ನು ಹೊಂದಿರುತ್ತದೆ ಮತ್ತು ಅಲ್ಲಿ ವ್ಯಕ್ತಿಗಳು ಕಾರ್ಯ ಕೆಲಸವನ್ನು ಮಾಡುತ್ತಿರುತ್ತಾರೆ.

ಸ್ವರಾಜ್ ಟ್ರ್ಯಾಕ್ಟರ್ ಮತ್ತು ಮೂರು ಮಂಹಿದ್ರ ಟ್ರ್ಯಾಕ್ಟರ್ ಅನ್ನು ಕಾಣಬಹುದು ಮತ್ತು--

ಎಲ್ಲ ದೋ ಎಲ್ಲಾ ರೀತಿ ಲೈನ್ ಆಕಾರದಿಂದ ನಿರ್ಮಿತವಾಗಿದ್ದು ಇದನ್ನು ತಯಾರಿಸಲು ಈ ಜಾಗವನ್ನು ತೆಗೆದುಕೊಂಡಿದ್ದಾರೆ ಎಂದು ಹೇಳಬಹುದು.

ಮತ್ತು ಸಣ್ಣ ಸಣ್ಣ ಹೂವಿನ ಗಿಡಕೋ ತೋಟ ಇಲ್ಲಿದೆ ಮತ್ತು ದೊಡ್ಡ ಮರಗಳನ್ನು ಸ್ವಲ್ಪ ಕಾಣಬಹುದು.